ಇದು ಒಂದು ದೊಡ್ಡ ಬಿಲ್ಡಿಂಗ್ ವನ್ನು ಕಾಣಿಸ್ಲಾತಿದೆ ಮತ್ತು ವೈರ್ ಗಳು ಕಾಣುಸ್ಲಾತಿದೆ.

ಲೈಟುಗಳು ಕಾಣಿಸ್ತಿಲಿವೆ ಮತ್ತು ತೆಳಗ ಮನುಷ್ಯಗಳು ಕುಂತಿದ್ ಇವೆ.

ಆಲ್ ಅಮೀನ್ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಅಂತೂ ಬರೆದಿದ್ ಇದೆ ಅದುರ್ದು ಪೋಸ್ಟರ್ ನ ಮೇಲೆ--

ಇದು ಚಿತ್ರದಲ್ಲಿ ಒಂದು ಮೆಡಿಕಲ್ ಅಂಗಡಿ ಕಾಣಿಸ್ಲಾತ್ತಿದೆ.

ಮತ್ತು ಇದರ ಒಳಗೆ ಲೈಟ್ ಗಳು ಕಾಣಸ್ಲಾತಿದೆ ಮತ್ತು ಒಂದು ಮನುಷ್ಯ ಕಾಣಸ್ಲಾ--